ಛಂಕ್ಕ ಛಂಕ್ ಟೈಮ್ ಇದ್ದೆಇರಬೇಕು ಗಡಿಯಾರ ಬಹಳ್ ಮುಖ್ಯ.

ಎಲ್ಲಾದ್ರೂ ಒಂದ್ ಸ್ವಲ್ಪ ನೀರ್ ಆಗ್ಲಿ ತೇವ ಇದ್ರೆ ಸ್ವಲ್ಪ ಜಾರಿ ಬಿಳೋದಾಗಲಿ ಎಲ್ಲದಕ್ಕೂ ಸೇಫ್ಟಿ ಅಂದ್ರೇನೆ ಕರಿ ಬಂಡೆನೇ ಮೊದ್ಲಹಾಕಸೋ ಬಂಡೇನೇ ಸೇಫ್ಟಿ ಇರುತ್ತ ಅಮ್ಮ ನೋಡಕ್ಕ ಈಗ ಮಾತ್ರ ನೋಡಕ್ಕೆ ಚನ್ನಾಗಿರತ್ತವೆ ಟೈಲ್ಸ್ ಎಲ್ಲಾ ಇಷ್ಟೊಂದು ತಂಪ.

ಆವಾಗಿನ ಕಾಲದಲ್ಲಿ ಮನೆ ಕಟ್ಸಬೇಕಂದ್ರೆ ಐದು ಸಾವಿರ ಹತ್ತು ಸಾವಿರಕ್ಕೆ ದೊಡ್ಡ ಮನೆಗಳು ಆಗತ್ತಿದ್ದವು ಈಗಿನ ಕಾಲದಲ್ಲಿ ಹಾಗೆ ಹೀಗೆ ಐವತ್ತ ವರ್ಷದ್ ಕೆಳಗ್ ಹಂಗ್ ಆಗೈತ್ರಿ ಈಗ್ ಮನೆ ಕಟ್ಸಬೇಕಂದ್ರೆ ಒಂದ್ ಇಪತ್ ಲಕ್ಷ ಮೂವತ್ ಲಕ್ಷ ಇಲ್ಲದ್ದು ಯಾವ ಮನೇನು ಆಗಲ್ಲಾಎಲ್ಲಾ ರೇಟ್ ಗಳು ಆಗ್ಬಿಟ್ಟಿವೆ.

ಇವರ ಸಂತೆ ನಡೆಯುತ್ತೆ ನಮ್ಮೂರಲ್ಲಿ ಬಾನವಾರ ಬಾನವಾರ ದಿವಸ ಇವು ಸ ರೇಟ್ ಗಳು ಕಾಯಿ ಪಲ್ಯ ಆಗ್ಲಿ ಕಾಯಿ ಹಣ್ಣಾಗಲಿ ಎಲ್ಲಾ ರೇಟ್ ಕಡಿಮೆ ಇರತ್ತವೆ ಆ ವಾರಕ್ಕ ಒಂದ್ ಸರಿ.

ಗಡಿಯಾರದ ಕಂಬ ಇತ್ತ ಆಗ್ ಈಗೇನೋ ಇದರೆ ಯಾವಗ್ಲೂ ಆವಾಗೀನ್ ಕಿನ ಈಗಿನ್ನು ಜಾಸ್ತಿ ಜನ ಓಡಾಟ ಜಾಸ್ತಿ.

ಇದರ ಅನುಕೂಲಕ್ಕೆ ತಲೆನೋವು ಹೊಟ್ಟೆನೋವು ಯಾವ್ ಯಾವದೋ ಅಲ್ಲಾ ಬೇಕಂದ್ರೆ ಡಾಕ್ಟರ್ ಡಾಕ್ಟರ್ ಹತ್ರ ಹೋಗ್ ದಿದ್ರುನ್ನು ಮೆಡಿಕಲ್ ಸ್ಟೋರ್ ಹೋಗಿ ಕೇಳಿದ್ರೆ ಸರ್ ಅದು ಗುಳಗೆ ಕೊಡತ್ತರೆ ಹಾಕೊಂಡ್ರೆ ಕಡಿಮೆ ಆಗಬಿಡುತ್ತದೇ ಮೆಡಿಕಲ್ ಸ್ಟೋರ್ ಇದ್ರೆ ಬಹಳ್ ಉಪಯೋಗ.